ಪೊರ್ಕಿ ಕಾಣಿಸ್ತಾ ಉಂಟು ಐಸ್ ಕ್ರೀಂ ಕಾಣಿಸ್ತಾ ಉಂಟು ಅಕ್ಕಿ ಚೀಲ ಕಾಣಿಸ್ತಾ ಉಂಟು ಹಾಗೆ.

ಈಗ ನನ್ನ ಕಣ್ಣು ಮುಂದೆ ಮೈಸೂರು ಓಲ್ಡ್ ಬುಕ್ ಸ್ಟಾಲ್ ಅಂತ ಕಾಣಿಸ್ತಾ ಉಂಟು ನೀಲಿ ಬಣ್ಣದ ಒಂದು ಗೇಟ್ ಕಾಣಿಸ.

ಇದು ದ್ರಾಕ್ಷಿ ಇದೇ ಲೈಕ್ ಎಲ್ಲ ತರಹದ ಹಣ್ಣುಗಳು ಇದ್ದಾವೆ ಈ ಅಂಗಡಿಯಲ್ಲಿ.